ಈ ಮೇಲಿನಂತೆ ನಮಗೆ ಒಬ್ಬ ವ್ಯಕ್ತಿಯು ಕೃಷಿ ಭೂಮಿಯಲ್ಲಿ ನಿಂತಿರುವುದನ್ನು ಕಾಣು ಬರ್ತಾ ಇದೆ.

ಆ ವ್ಯಕ್ತಿಯು ಹೆಡ್ಫೋನ್ ಅನ್ನು ಧರಿಸಿದ್ದಾನೆ.

ಬೋರ್ಡಿನ ಮೇಲೆ ಎಂ_ಎಸ್ ಗುರು ಸಾಯಿ ಟ್ರೇಡರ್ಸ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಆಟೋ ರಿಕ್ಷಾ ಗಳು ಕಾರ್ ಗಳನ್ನು ಹೋಗುತ್ತಿರುವುದನ್ನು ಕಾಣು ಬರ್ತಾ ಇದೆ.

ಇದರ ಬೋರ್ಡಿನ ಮೇಲೆ ಐಕಾನ್ ಕನ್ಸ್ಟ್ರಕ್ಷನ್ ಡೆವಲಪರ್ ಪ್ಲಾನಿಂಗ್ ಕನ್ಸ್ಟ್ರಕ್ಷನ್ ಎಂದು ಇಂಗ್ಲೀಷ್ ನಲ್ಲಿ ಬರೆಯಲಾಗಿ --

ಈ ಮೇಲಿನಂತೆ ನಮಗೆ ಎರಡು ಅಂತಸ್ತಿನ ಕಟ್ಟಡವನ್ನು ಕಾಣು ಬರ್ತಾ ಇದೆ.

ಈ ಮೇಲಿನಂತೆ ನಮಗೆ ಒಂದು ವಾಯಾಮ ಶಾಲೆಯ ಒಳಾಂಗನ ಕಾಣು ಬರ್ತಾ ಇದೆ.

ಉದ್ಯಾನವನದಲ್ಲಿ ಒಬ್ಬ ಮಹಿಳೆ ನಡೆಯುತ್ತಿರುವುದನ್ನು ಕಂಡು ಬರುತ್ತದೆ.

ಕೊಣೆಯು ಕಿಟಕಿ ಹಮಾರಿ ಯಂತ್ರಗಳ ಘಟಕಗಳು ಪರದೆಗಳು ಮತ್ತು ಗೋಡೆಯ ಮೇಲೆ ಅಳವಡಿಸಲಾದ ಮಾನಿಟರ್ ಅನ್ನು ಸಹ ಹೊಂದಿದೆ.

ಚಿತ್ರವು ಸಭಾಂಗಣ ಒಳಾಂಗವನ್ನು ತೋರಿಸುತ್ತದೆ ಅಲ್ಲಿ--

ಒಂದು ಪಟ್ರಿಯ ಮೇಲೆ ರೈಲನ್ನು ನಿಂತಿರುವುದನ್ನು ಕಂಡು ಬರುತ್ತದೆ.

ತೂ ವಿವಿಧ ಬಣ್ಣಗಳ ಮತ್ತು ಪ್ರಕಾರ ಕೃತಕ ಹೂ ಗಳ ಪ್ರದೇಶಿಸುತ್ತದೆ.

ಮತ್ತು ಕಾರಿಡಾರ್ ನಲ್ಲಿ ಇಬ್ಬರು ಮಹಿಳೆಯರು ನಿಂತಿದ್ದಾರೆ.

ಈ ಚಿತ್ರವು ಮಸೀದಿಯ ಒಳಭಾಗವನ್ನು ತೋರಿಸುತ್ತದೆ.

ಮತ್ತು ಅಲ್ಲಿ ಹೊರಗಡೆ ನಮಗೆ ಒಬ್ಬ ವ್ಯಕ್ತಿ ಕುಂತಿರುವುದನ್ನು ಮತ್ತು ಅವನ ಮುಂದೆ ಕಂಪ್ಯೂಟರ್ ಇಟ್ಟಿರುವುದನ್ನು ಕಾಣ ಬರ್ತಾ ಇದೆ.

ನೋ ರಿಟರ್ನ್ ನೋ ರಿಪ್ಲೇಸ್ಮೆಂಟ್ ನೋ ಕ್ರೆಡಿಟ್ ಎಂದು ಇಂಗ್ಲೀಷ್ ನಲ್ಲಿ ಬರೆಯಲಾ.

ಬೆಂಗಳೂರು ಅಯ್ಯಂಗಾರ್ ಬೇಕರಿ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಕುರ್ಚಿಯ ಮೇಲೆ ಒಬ್ಬ ವ್ಯಕ್ತಿಯು ಕುಳಿತಿರುವುದನ್ನು ಕಂಡು ಬರುತ್ತದೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿ ಮತ್ತು ಅದರ ಬೋರ್ಡನ್ನು ಕಾಣ ಬರ್ತಾ ಇದೆ ಬೋರ್ಡಿನ ಮೇಲೆ--

ಬೋರ್ಡಿನ ಮೇಲೆ ಅವರ ನೋಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಅಂಗಡಿಯ ಬೋರ್ಡಿನ ಮೇಲೆ ಸಾಯಿನಾಥ್ ಫ್ಲವರ್ ಶಾಪ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಇದು ನೀಲಿ ಮತ್ತು ಬಿಳಿ ಬಣ್ಣದ ಬಟ್ಟೆಯಿಂದ ಅಲಂಕಾರಿಸಲ್ಪಟ್ಟಿದೆ.

ಇಲ್ಲಿ ವಿವಿಧ ವಸ್ತುಗಳನ್ನು ಡಬ್ಬಿಗಳಲ್ಲಿ ಹಾಕಿ--